ಈ ಚಿತ್ರದಲ್ಲಿ ನೀವು ನೋಡ್ತಾ ಇರೋದು ಒಂದು ಬಿಲ್ಡಿಂಗಿನ ಶಾಪು ಈ ಶಾಪಿನ ಹೆಸರು ಬನ್ ಬಿಟ್ಟು ಸಿರಿ ಆರ್ಗಾನಿಕ್ ಫೂಡ್ಸ್ ಇಲ್ ಎಲ್ಲಾ ರೀತಿಯ ಆರ್ಗಾನಿಕ್ ಪ್ರಾಡಕ್ಟ್ ಸಿಗುತ್ತೆ ನಮಗೆ.

ಇದು ಮಹಿಳೆಯರಿಗಾಗಿ ನಿರ್ವಹಿಸಲಾಗಿದೆ.